ಒಂದು ಗುಹೆಯ ಒ-ಒಳಗೆ ಇರುವ ಜಾಗವಾಗಿದ್ದು ಇಲ್ಲಿ ಅನೇಕ ಜನರು ಅದನ್ನು ವೀಕ್ಷಿಸುತ್ತಾ ಇರುವುದನ್ನು ನೋಡಬಹುದಾಗಿದೆ. ಎರೆಡು ವಿದ್ಯುತ್ ದೀಪಗಳನ್ನೂ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಕೆಂಪು ಬಣ್ಣದ ಕುರ್ಚಿಗಳನ್ನು ನೋಡಬಹುದಾಗಿದೆ ಮತ್ತು ಕುರ್ಚಿ ಮೇಲೆ ಕುಳಿತಿರುವ ಅನೇಕ ಜನರುಗಳನ್ನು ನೋಡಬಹುದಾಗಿದೆ.

ಮತ್ತು ಅಲ್ಲಿ ಅಕ್ಷರದಿಂದ ಬರೆದಿರುವ ಮೂರು ರೂಮ್ ಬೋರ್ಡ್ಗಳನ್ನು ಸಹ ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ.

ಗಿಡ ಮರಗಳನ್ನು ಸಹ ನೋಡಬಹುದಾಗಿದೆ ಮತ್ತು ನೀಲಿಯಾದ ಆಕಾಶವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಒಬ್ಬ ಮಹಿಳೆಯು ಮೈಕ್ ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಬಹುದಾಗಿದೆ .